ಬಟ್ಟೆ ಅಂಗ್ಡಿ ಹೋಗ್ಬಿಟ್ಟು ನಾವು ಕಮ್ಮಿ ರೇಟ್ ನಲ್ಲಿ ಮಕ್ಕ ಮರಿಗೆ ನಾವು ಬಟ್ಟೆ ತಕೊಂಡ ಬರ್ತಿದು.

ವಡಿಕೆ ಶುಂಠಿ ಇತ್ತೆಗೆ ಝ ಶಿವ ಹುಲ್ಲು ಗದ್ಧಹುಲ್ಲು ಹಾಳು ಮೂಳು ಶಥಮುಳ್ಳು ಮುಶಿ ಎಲ್ಲ ಬೆಳ್ದ ಬಿದ್ದ್ ಹೋಗದೆ.

ಬಂಡವಾಳ ಹಾಕಿ ಅಂಗಡಿ ಮೇಲೆ ಕೂತಿರ್ತರಲ್ಲ ಈಗ ಅದೇ ಪಧಾರ್ಥ ನಾವು ತೊಗೋಬೇಕಂದ್ರೆ ಇರುಳಿನೊ ಮೆನ್ಷಿನಕಾಯಿಯೋ ಇಲ್ಲಾ ಬೆಳ್ಳುಳಿಯೋ ಇಲ್ಲಾ ಧನ್ಸ್ ದಿನ್ಸಿನೋ ಅಕ್ಕಿ ರಾಗಿ ಜೋಳ ಇವೆಲ್ಲನೂ ಕೊಂಡ್ಕೋಬೇಕಂದ್ರೆ

ಅವ್ರು ಒನ್ ಟು ಗೆ ಡಬಲ್ ಹಾಕಿ ನಮಗೆ ಹತ್ ರುಪಾಯಿ ಹನ್ನೆರ್ಡ್ ರುಪಾಯಿ ಮಾಡಿ ನಮಗೆ ಕೊಡ್ತಾರೆ ತೂಕ ಮಾಡಿ

ಈ ಗಣೇಶ್ ಬೀಡಿ ಅಂಗಡಿಯವನು ಹಾಳೋಗ್ ಹೋದ ಈಗ ರೈತರೆ ಕಲ್ಕೊಂಡವರೆ ಸಾಬ್ರೆ ಪಯ್ಕಿ ಇಲ್ಲಿ.

ಅಂಗಡಿ ಹೋಗ್ಬಿಟ್ಟು ಏನಾದರು ಅದೇನಾದರೂ ಡ್ಯಾಮೇಜ್ ಆಧಾಗ ತಗೊಂಡು ಗುಜ್ರಿಗೆ ಭಿಸಾಕ್ತರ.